ಹಾ ಯಾರು ಒಬ್ಳೆ ಬಂದದ್ದಾ?

ಹಾಗೆ ನಾ ಒಂದ್ week ಇದ್ದೇನೆ. ಹೌದಾ ಬಂದು ಹೋಗ್ ಈಚೆ. ಹಾ ಸರಿ ಸರಿ, ನಾನಿಂಗೆ ಬರುವಾಗ call ಮಾಡ್ತೇನೆ. ಆಯ್ತಾ ಆ ಸರಿ . ಹಾ ವಿಶೇಷ ಎಲ್ಲ ನಿಮ್ದೆ ಹೇಳ್ಬೇಕು. ನಂದೆಂತ ನಂದೆಂತ ಇಲ್ಲ ವಿಶೇಷ.

Last time ನೀನೊಂದು smart watch ತಗೊಂಡಿ ಅಲ್ವಾ?

ನಾನಿಲ್ಲೇ ಮುಂಬೈಯಲ್ಲಿ ತಕೊಂಡದ್ದು.

ಹೌದಾ, ಎಷ್ಟು .

ಹಾ options ಎಲ್ಲ ಚೆನ್ನಾಗಿದೆ. ಹೌದಾ ಏನೆಲ್ಲ .

ಹ್ಮ್ calling calling features ಒಳ್ಳೆದಿದೆ.

ಹ್ಮ್, WhatsApp message ಎಲ್ಲ ಬಂದ್ರೆ ಗೊತ್ತಾಗ್ತದೆ.

ಮತ್ತೆ ಹ ನಮ್ದು heart beat ಎಲ್ಲ ಗೊತ್ತ್ ತೋರಿಸ್ತದೆ ಅದ್ರಲ್ಲಿ.

ನಮ್ದು walking distance ನಾವು, daily ಎಷ್ಟು ಡಿ ಆ walk ಮಾಡ್ತೇವೆ ಅದು step ತೋರಿಸ್ತದೆ.

ಹಾ ಹಾ ಯಾವ company ತಕೊಂಡದ್ ನೀನು?

ಹೋ ಅದು costly ಅಂತಾರೆ ಅಲ್ವಾ? ಹಾ costly branded ಅಲ್ವಾ costly ಇರ್ತದೆ.

ಅಹ್ features ಒಳ್ಳೆದಿದೆ ಮಾತ್ರ ಬೇರೆ brand ಗೆಲ್ಲ compare ಮಾಡಿದ್ರೆ. ಹಾ ಹಾ, ಅದೇನು charge ಇಡುದಾ? ಹಾ charging charge ಇಡ್ಲಿಕ್ಕೆ charging power ಕೂಡ ಒಳ್ಳೆದಿದೆ battery power .

ಅಂದ್ರೆ ನಾವು ಜಾಸ್ತಿ call ಎಲ್ಲ ಮಾಡಿ ಮಾತಾಡಿದ್ರೆ ಒಂದ್ ಎರಡ್ ಮೂರ್ ದಿನ ಬರ್ತದೆ ಇಲ್ಲಾಂದ್ರೆ ten days ತನ್ಕ ಬರ್ತದೆ.

ಮತ್ತೆ, ಆ ಎಲ್ಲಿ ತಕೊಂಡದ್ ನೀನು?

ಹಾ guarantee ಎಲ್ಲ ಕೊಡ್ತಾರಾ?

ಹಾ ಹಾ ಅಂದ್ರೆ apple ಒಂದೆ company ಯಾ ಬೇರೆ company ಸಿಕ್ತದಾ?

ನೀನು ಇದೆ company ನೋಡು ಚೆನ್ನಾಗಿದೆ ನಾನ್ use ಮಾಡ್ತಿದ್ದೇನಲ್ವಾ? ಹೂಂ, ಈಗ ಅದು EMI ಲೆಲ್ಲಾ ಕೊಡ್ತಾರಾ?

ಹೋ ಹೋ ಹಾಗೆ, ಎಷ್ಟು ವರ್ಷ ಆಯ್ತು ನೀನ್ ತಕೊಂಡು? ನಾನ್ ತಗೊಂಡು ಇವಾಗ two years ತನ್ಕ ಆಯ್ತು.

ಹೋ ಹಾಗೆ ನಾನು last time ನಿನ್ನ ಕೈಯಲ್ಲಿತ್ತಲ್ವಾ?

ತುಂಬ ಒಳ್ಳೆದಿತ್ತು pink color ರಾಗಿ ತುಂಬ ಒಳ್ಳೆದಿತ್ತು ಹಾಗೆ ತೆಕೊಳುವ ಅಂತ ಇದ್ದೇನೆ ಈ ಸತಿ.

ಎಲ್ಲಿ ಮುಂಬೈಯಲ್ಲೇ ತಗೋಳ್ತ್ಯಾ? ಹಾ ನೋಡುವ ನಾನ್ last ಬಂದ್ರೆ ನಿಮ್ಮನೆಯಾಚೆ ಬರ್ತೇನೆ.

ಹಾ ಸರಿ ಆಯ್ತು.

Return ನೋಡ್ಬೇಕು, book ಮಾಡ್ಲಿಲ್ಲ ticket . ಹಾ, train ನಲ್ಲಿ ಬಂದದ್ದಾ? ಹಾ ಹೌದೌದು, train ನಲ್ಲಿ ಬಂದದ್ದು.

ಹ್ಮ್, ಸರಿ ಹಾಗಾದ್ರೆ ನಾ ನಿನ್ಗೆ ಇನ್ನೊಮ್ಮೆ call ಮಾಡ್ತೇನೆ ಆಯ್ತಾ.

ನಾನು ಆರಾಮದೇನಿ . ಮತ್ ಎಲ್ಲದಿ ಈಗ?

ನಾನು ಬಾಗಲಕೋಟಿ ಬಂದೇವ್ ನೋಡವ್ವಾ ಈಗ.

ನಾನ್ ಮಂಗಳೂರ್ನಾಗ್ ಅದಿನಿ, ನಾ ಇಲ್ಲಿ job ಮಾಡಲಿಕ್ ಹತ್ತೀನಿ.

ಆ BPO company ನಂದ BPO ದಾಗ job ಮಾಡಲಿಕತ್ತೇನಿ.

ಛಲೋ ಆಯ್ತ್ ಬಿಡವಾ. ನಾನೇನ್ ಇಲ್ಲ house wife ಆಗೀದಿನಿ ನೋಡ. ಇಲ್ಲೇ ಬಾಗಲಕೋಟಿ ಒಳಗ ಲೋಕಲ್ ಕೆಲಸಾ ಹುಡಕಾತೇನಿ ಯಾವು ಅಂತಾವ್ ಸಿಗಂಗಿಲ್ಲ ಅಂತಾ ಸುಮ್ನ ಇದೀನಿ ಅಸ್ಟ.

ಹೌದನ try ಮಾಡಿದ್ರ ಸಿಗ್ತದ ಒಂದ್ ಸ್ವಲ್ಪ try ಮಾಡ್.

ಅದ ಆವಾಗ lockdown ಆಗಿ ಒಂದ್ ಸ್ವಲ್ವ ಕೆಲ್ಸದ್ problem ಇತ್ತ.

ಹೌದ್ try ಮಾಡಾಕತ್ತೇನಿ ಆದರೂ ಸಿಗವಲ್ದ್, ಮತ್ತೆ ಮಗಳು ಸನ್ನಾಕಿ ಅದಾಳಂತ ನೋಡ್ಕೋಂತ ಮನ್ಯಾಗ ಅದೀನಿ ನೋಡ. ಹಾ ಹೌದೇನ. .ಮತ್ ಹೆಂಗೈತಿ ಬಾಗಲಕೋಟಿ?

ಬಾಗಲಕೋಟಿ ಏನ್ ಬಿಡಪ್ಪಾ ಮೊದಲ ಇದ್ದಾಂಗ ಐತಿ, ಅದ ಏನ್ change ಆಗಿಲ್ಲಾ .

ಯಪ್ಪಾ ಕೇಳೋದ ಬ್ಯಾಡ. ಬಿಸಲಂದ್ರ ಅತೀ ಬಿಸಿಳ ಮಳಿ ಅಂದ್ರ ಅತೀ ಮಳಿ,

ಛಳೀನೂ ಹಂಗ, ಬೆಳಗ್ಗೆ full ಬಿಸಿಲ ಇರತದ ಅಂದ್ರ ಸಾಯಂಕಾಲದ್ ಮೇಲ full ಛಳಿ. .

ಹೌದೌದ್ ಹೌದ್ . weather ಒಂದ್ ಸರಿ ಇಲ್ಲಾ, ಏನಂತ ಗೊತ್ತ ಆಗವಲ್ದು, ಮಳಿಗಾಲ್ವೋ, ಚಳಿಗಾಲ್ವೋ ಅಂತ ಅಂದ್.

ಹ್. ಮತ್ ಬಾಗಲಕೋಟಿನಾಗ ಹಾ ಬಾಗಲಕೋಟಿನಾಗ ಹೆಂಗ್ ಯಾವುದಾದ್ರುಛಲೋದ place ಅದೇನಾ ನೋಡೋದ?

ಹಾ place ಅದಾವಲ್ಲಾ, ಇಲ್ಲೇಲ್ಲಾ, ಇದು ಹಿಂದಿಲ್ದು, ಆ ಏನದು ಕಾಟನ್ಸ ಅವೆಲ್ಲಾ ಅದಾವು.

ಆಮ್ಯಾಲೆ ಚಿಕ್ ಇವು ಅದಾವು ನೋಡ್ಲಿಕ್ಕೆ.

ನಾನು ಬಂದ್ ಈಗ one year ಆಯ್ತ, ಆದ್ರ Job ಗಿ ಅಡ್ಯಾಡಕತ್ತೇನಿ ಹೊರತು ಏನು ಅಡ್ಯಾಡ ನೋಡಿಲಸ್ಟ.

ಹಾ, first ಎಲ್ಲ ಬಾದಾಮೇಗ ಇದ್ನಾ, ಹಂಗ ಆಗಿ, ಬಾದಾಮಿ ಏನ್ ಐತಿಹಾಸಿ ಸ್ಥಳ ಅಲ್ಲ. ಎಲ್ಲರಿಗೂ ಗೊತ್ ಇದ್ದಿದ್ ಮಾತ ಐತಿ. ಅಲ್ಲಿನ ನೋಡ್ಬೋದು, ಇಲ್ಲಿ ಅಂತಾ ಪರಿ ಸ್ಥಳಗಳು ಯಾವಿಲ್ಲ.

ಹೌದೇನ ನಾನ್ ಬರೇ ಕೇಳೇನಿ ಹೋಗ್ಲಿಲ್ಲ ಯಾವತ್ತು ಅಲ್ಲೇ ಅದ್ಕ ಯಾವಾಗಾರ time ಸಿಕ್ಕರ ಒಂದ್ ಸ್ವಲ್ಪ ಆಕಡೆ ಹೋಗಬರೋಣ ಅಂತೇಳಿ.

ಬಾ ಬಾ ಬಾ ಬಾಗಲಕೋಟಿಗಿ ಬಂದ ಬಿಡ ಇಬ್ಬರು ಸೇರಿ ಹೋಗ್ಬಿಡೋಣಂತ, ಆ ಹಂಗರ plan ಮಾಡೋಣಂತೆ ತಗೋ ಆ ಕಡೆ ಹೋಗೋದ. ನೀ ಈ ಕಡೆ ಬಂದ್ದಂದ್ರೆ ಬಾ. ಇಲ್ಲಿ ಭಾಳ ದೇವರದ place ನೋಡಲಿಕ್ ಅದ.

ಆ ಅ ಇಲ್ಲಿ ಉಡುಪಿನ್ಯಾಗ ಕೃಷ್ಣ ಮಠ ಅದ. ಆಮೇಲೆ ನಮ್ಮದ್ ಇಲ್ಲಿ ಯಾಡಮೂರ್ಗಿ ಹೊಸದ ಎಲ್ಲಾ full . ಚೆಂದ ಮಾಡಿಮಾಡ್ಯಾರ ಆ temple ಎಲ್ಲಾ, ಜೀರ್ಣೋದ್ಧಾರ ಆಗೇತಿ, ಲಕ್ಷ್ಮೀ temple ಅದ. ಭಾಳ ಬೇರೆ.

ದೇವಸ್ಥಾನಕ್ಕ ಬಾಳ ಇದ್ ಅದ ಇಲ್ಲಿ ನೋಡೋಹಂಗ.

ಅದ್ಕೂ, ಇದ್ಕೂ ಹೋಗಬೌದ ಸುಬ್ರಮಣ್ಯ ಮತ್ ಧರ್ಮಸ್ಥಳ ಅಲ್ಲೇಲ್ಲ ಹೋಗ್ಬೋದ. ಹಾ ನಾ ಬಂದಿದ್ದೆ ಆವಾಗೆಲ್ಲಾ family ಜೊತಿ ಬಂದಿದ್ಯಾ.

ಬರ್ತೀನಿ ಬರ್ತೀನಿ , ಖಂಡಿತ ಬರ್ತೀನಿ, ಆ ಕಡೆ ಬಂದರ meet ಆಗ್ತೇನಿ ಆಯ್ತಾ. ಹಾ ಬಾ ಬಾ ನಂಗ್ ನಾನ್ ಸ~ ಸಣಕಿ ಇದ್ದಾಗ ಹೋಗಿದ್ದೆ ಬಾಗಲಕೋಟಿ, ಬಾದಾಮಿಗೆ ಮತ್ ಆಮೇಲ ಹೋಗಲಿಕ್ ಆಗಲಿಲ್ಲ ,

ಬಾ ಬಾ ಈಗ ನಾ ಇದಿನಲಾ ನಮ್ಮ ಮನೇಲಿ ಉಳಕೋಳುಂತೆ ಒಂದ್ ಎರಡ್ ದಿನಾ ಬಾ, ಅಡ್ಯಾಡಕೊಂಡ ಬರುನ್. ನನಗೂ ಬೇಜಾರ ಆಗೇತಿ.

ಹ್ಮ್. ಮನ್ಯಾಗ ಇದ್ದ ಇದ್ದ ಬ್ಯಾಸರ ಅಗತ್ ಬಿಡವಾ. ಏನ್ಮನಿ ಕೆಲಸ ಅದ್ನಾ ಮಾಡುದ, ಮತ್ತೆ ಮಕ್ಕಳನ ಶಾಲೆಗೆ ಕಳಿಸುದ , ಮತ್ duty ಗ ಗಂಡಗ ಬುತ್ತಿ ಕಟ್ಟುದ್, ಬರೇ ಇದ ಕೆಲಸ ಆಗಿ ಬಿಡುತ್ ಮನ್ಯಾಗ ಇದ್ರ.

ಹೌದ್ ಅದಕ್ಕಂತೇಳಿ ಕೆಲಸಕ್ ಹೊಂಟೇನಿ ನಾನ್ . ಹಾ ಕೆಲಸ ಮಾಡೋದ ನಿಂದ ಛಲೋ ಇನ್ನ. ಮಾಡ್ಕೋಂಡ ಹೋಗದ ಛಲೋ.

ಮನ್ಯಾಗ ಇದ್ದರ ಬರೇ ಎಷ್ಟ ಮಾಡಿದ್ರೂ ಕೆಲ್ಸನ ಮುಗ್ಯಾಂಗಿಲ್ಲಾ. ಹೌದ್ ನಮ್ಮದು ಅಂತು ಕೆಲ್ಸಾ ಮುಗ್ಯಾಂಗ ಇಲ್ಲಾ ಅನ್ನು ಹಂಗ ಇರತದ.

ಮತ್ ಹುಬ್ಬಳಿಗೆ ಬಂದಿದ್ಯಾ ಇಲ್ಲಾ? ಅ ಹುಬ್ಬಳಿಗ್ ಆ ಒಂದ್ ಸಲಾ ಹೋಗ್ ಬಂದೆ, ಆಮ್ಯಾಲ ಕೊರೋನಾ ಯೆಲ್ಲಾ ಆಯ್ತಲ್ಲ ಹಂಗ ಆಗ್ ಹೋಗಲಿಕ್ ಆಗಲಿಲ್ಲಾ ನಂಗ. .